ಭಾರಿ ಚನಾಗಿ ಮಾಡಿದಾರೆ ಹಚ್ಚ್ ಹಸಿರು ಗಿಡ ಇದೆ ಚನಾಗಿ ಮಾಡಿದಾರೆ ಡೆಕೋರೇಷನ್ ಎಲ್ಲಾ

ಅಥರ ಇದೆ ಇದು ಮತ್ತೆ ನೋಡ್ಲಿಕ್ಕೆ ಎಷ್ಟು ಪ್ರಶಾಂತ ವಾಗಿ ಐತಿ ಕುತ್ಕೋಬೇಕು ಅಂತ ಅನ್ಸ್--

ಆಫೀಸ್ ಒಂದ ಟೆಲಿಕಾಲರ್ ಇರ್ಬೋದಂತ ಮತ್ತ ನಮ್ ಆಫೀಸ್ ನಾಗ ಮತ್ತ ಚೇರ್ಸ್ ಟೇಲಿ ಫೋನ್ ಎಲ್ಲಾ ಇರ್ತವು ಆದ್ರ ಇಸ್ಟ್ ಚಂದ ನಮ್ ಆಫೀಸ್ ಇನ್ನು ಬಹಳ ಚಂದ ಇದ --

ಮತ್ ವಾತಾವರಣನು ಚಂದ್ ಐತಿ ಹುಲ್ಲದ ಹಚ್ಚಿದಾರ ನೋಡ್ತಕ್ಕದ್ದು ಐತಿ ನೀವು ಹೋಗಿ ಬರ್ರಿ.

ಅಚ್ ಗಿಡ ಐತಿ ಮತ್ತ ಭಾರಿ ನೋಡ್ತಕ್ಕದ್ದ ಐತ ರಿ ಬಂದ್ ನೋಡ್ಕೊಂಡ್ ಹೋಗಿ ಚಂದ್ ಐತ ಎಲ್ಲಾ.

ಇಲ್ಲಿ ಏನಾದ್ರು ದ್ರಾಕ್ಷಿ ಇದ ಏನಾದ್ರು ಹಾಕಿರಬೆಕ್ ನೋಡ್ರಿ ಪಾ ತಾಟದಾಗ ಅಲ್ರಿ.